ಸ್ನೆಹಿತರೆ ಇದ್ರಲ್ಲಿ ಇರೊದು ಏನೆಂದ್ರೆ ಇದೊಂದು ಮದುವೆ ಮಂಟಪ ಮತ್ತೆ ಎದುರುಗಡೆ ಗಾರ್ಡನ ಇದೆ ಹಾಗು ತುಂಬಾ ಜನ ಇದ್ದಾರೆ ಮತ್ತೆ ಗಿಡಗಳಿದೆ .

ಇದ್ರದಲ್ಲಿರುವ ಇದು ಸರ್ಕನ ಲ್ಲಿರುವ ಒಂದು ರಾಷ್ಟ್ರ ಬಾವುಟದ ಎದುರುಗಡೆ ಒಂದು ಇದು ಇದೆ --

ಮೆಲ್ಚಾವಣಿ ಆಗಿವೆ ಮತ್ತು ಇದು ಅಂಗಡಿ ಮತ್ತು ಕಲ್ಲಿದೆ ಎದ್ರುಗಡೆ ಕಂಬವಿದೆ ಮತ್ತೆ ಎದ್ರುಗಡೆ ರೊಡಿ ವೆ ಸಿಮಿಂಟಿನ ಗಿಡಗಳಿವೆ .

ಮರಗಳಿವೆ ಹಾಗು ಸುತ್ತ ಗ್ರೌಂಡ್ ಗಳಿವೆ. ಹಗರಗಳಿವೆ. ಎದುರುಗಡೆ ಕ್ರಿಶ್ಚಿಯನ್ ಸಿಂಬಲ್ ಇದೆ ಹಾಗು ಎದುರುಗಡೆ ಎರಡು ಕಾರುಗಳಿವೆ.

ಗ್ಲಾಸ್ಗಳಿವೆ ಗಾರ್ಡನ್ ಗಳಿವೆ ಕಲ್ಲುಗಳಿವೆ ಮತ್ತು ಮೇಲ್ಗಡೆ ಸೀಟ್ ಹಾಕಿದ್ದಾರೆ

ಈ ಚಿತ್ರದಲ್ಲಿ ಏನಿದೆ ಅಂದರೆ ಇದು ಒಂದು ಚರ್ಚ್ ಚರ್ಚ್ ಎದುರುಗಡೆ ಸಿಂಬಲ್ ಇದೆ ಕ್ರಿಶ್ಚಿಯನ್ ಸಿಂಬಲ್ ಇದೆ ಮತ್ತು ಗೇಟ್ ಇದೆ ಎದುರುಗಡೆ ಅಂಗಡಿ ಇವೆ.

ಈ ಚಿತ್ರದಲ್ಲಿ ಏನಿದೆ ಅಂದರೆ ಇದು ಡ್ಯಾಮಿನ ಚಿತ್ರ ಹಾಗೂ ನೀರ್ ಗಳಿವೆ ಮುಂದೆ ಗುಡ್ಡ ಬೆಟ್ಟಗಳಿವೆ ಹಾಗೂ ಮೆಟ್ಟಿಲುಗಳಿವೆ.

ಮತ್ತು ಡ್ಯಾಮಿಗೆ ಬೇಕಾದಂತಹ ಈಕ್ವಿಎಂಟ್ ಇದೆ ಮತ್ತು ಡ್ಯಾಮ್ ತುಂಬಾ ಗಟ್ಟಿ ಇದೆ ನೀರ್ ಗಳಿವೆ.

ಮತ್ತು ಇದು ಕಾರ್ ಗ್ಯಾರೇಜ್ ಆಗಿದೆ.

ಹಾಗೂ ವಿದ್ಯುತ್ ಉಪಕರಣಗಳು ಇಕ್ವಿಪ್ಮೆಂಟ್ ಗಳಿವೆ ಮರಗಳಿದೆ.

ಈ ಚಿತ್ರದಲ್ಲಿ ಏನಿದೆ ಎಂದರೆ ಇದು ಒಂದು ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಗೋಡೆಯಲ್ಲಿ ವಿವಿಧ ಚಿತ್ರಗಳಿಗೆ.